ಜಾತ್ರೆ ಅಂದ್ರೆ ನಮ್ಮಗೆ ನೆನಪಾಗೋದು ನಮ್ಮಊರ್ ಮೆರವಣಿಗೆ ನಮ್ಮಊರ್ ಮೆರವಣಿಗೆ ಎಷ್ಟ ಚನ್ನಾಗಿರುತ್ತೆ ಗೊತ್ತಾ .

ಪುಳಿವ್ ಮುಂದಕ್ ಹೋಗಿ ಅಲ್ಲಿ ಪೂಜೆ ಮಾಡ್ಸಕೊಂಡು ಪ್ರಸಾದನೆಲ್ಲಾ ತಿನ್ನಕೊಂಡ್ ಆಮೇಲೆ ಗಂಡ ಹೆಂಡತಿ ಕಲ್ಲ್ ಅಂತ ಇತ್ತು ಅಲ್ಲಗೆಲ್ಲಾ ಹತ್ತಲೇ ಬೇಕು ಅನ್ನಬಿಟ್ಟು ಹೊಗಿ ಹತ್ತಕೋ ಬತ್ತಿದ್ ಓ ಚನ್ನಾಗಿರತ್ತಿತು .

ಆಮೇಲೆ ಅಯ್ಕ್ ಸ್ಕೂಲ್ ಗ ಕರೆಕ್ಟ್ ಟೈಮ್ ಗೆ ಬರಕ್ ಆಯ್ತಿರ್ನಿಲ್ಲ.

ಫೋನ್ಲಿ ನೋಡತ್ತಾ ಇರ್ತ್ ನಿ ಅಂದ್ರೆ ಕೆ.ಆರ್.ಎಸ್ ಡ್ಯಾಮ್ ಗ ಫುಲ್ ಲಾಸ್ ಹೋಗಬೇಕು ಅಂದ್ರ --

ಆದ್ರೆ ಯಾರ್ ಮಾತ್ರ ಕರಕೊಂಡ್ ಹೋಗಿಲ್ಲಾ ನನ್ನ.

ಒಂದ್ ಸಲ ಮೈಸೂರ್ ಹೋಗಿ ಇರಬೇಕಾದ್ರೆ ಶಾಪಿಂಗ್ ಬಟ್ಟೆ ಶಾಪಿಂಗ್ ಮಾಡಬೇಕಾಯತ್ತು ನಾವು ಹೋಗಿ ಇರಬೇಕಾದ್ರೆ ಅಲ್ಲಿ ಸ್ವಲ್ಪನು --

ಅಷ್ಟು ರಷು ಹಿಂದಗಡೆಗೆ ಹೋದ್ರೆ ಇನ್ನೊಂದ್ ಗಾಡಿಗೆ ಟಚ್ ಆಗಿ ಹೋಯ್ ತಿತ್ತು.

ಏಯ್ ನಂ ಮುಂದಿಂದ ಮುಂದ್ ಒಂದ್ ದಿನ ಹೋಗಬೇಕು ಅಂತ ಫುಲ್ ಇಷ್ಟಾ.

ಅವ್ರ್ ಎಷ್ಟ್ ಕೇಳತ್ತರೆ ಅಷ್ಟ್ ಕೊಟ್ಟೆನೆ ಬರೋ ಕೊಟ್ಟಬಿಟ್ಟೆ ಬರಬೇಕು ಆದ್ರೆ ನಮ್ಮ್ ಹಳ್ಳಿ ಕಡೆ ಬಂದ್ ಹೊತ್ತ್ ಗೆ ಎಷ್ಟ್ ಚೌಕಾಶಿ ಮಾಡಿ ಐವತ್ತು ರೂಪಾಯಿ ಕೇಳ್ ದವ್ರನಾ ಇಪ್ಪತ್ ರೂಪಾಯಿ ಮಾಡ್ ಗಂಟಾ ನಾವು ಬಿಡೋದೆ ಇಲ್ಲಾ ಆತರ ತರಕಾರಿ.

ತಕೊಂಡ್ ತಕೊಂಡ್ ಬತ್ತಾ ಇರೋದು ನಾವು ಈ ತರ್ಕ್ ಹೊಂಟ್ಟೋದ್ರೆ ನಮ್ಮ್ ಉದ್ದಾರ್ ಆಯ್ತ್ ಅಷ್ಟೇ ನಮ್ಮ್ ಹಣ.

ಅದ್ ಬಿಟ್ಟು ತರ್ಕ್ ಅಂಗಡಿಲಿ ಇರೋ ಚಿಕ್ಕ್ ಚಿಕ್ಕ್ ಫ್ಯಾನ್ಸಿ ಅಂಗಡಿ ಚಿಕ್ಕ್ ಚಿಕ್ಕ್ ದಿನ್ಸಿ ಅಂಗಡಿಗೆ ಹೋಗಿ ನಾವು ಎಷ್ಟ ಕೇಳತ್ತಿವೋ ಅಷ್ಟ ತಕೋಬತ್ತೀನಿ .

ಇದು ಬೆಟ್ ತಟ್ತಾ ಇರೋದು ಅಂದ್ರ್ ತಾರ್ಸಿ ಹಾಕ್ತ ಇರೋದು ಇದ್ ನೋಡಿದ್ರೆ ನಂಗ ನಮ್ಮ್ ಮನೆ ಕಟ್ಟ್ ತಿರಬೇಕಾದ್ರ --

ಆಮೇಲೆ ಉರ್ಲಿ ಜನಗಳನೆಲ್ಲಾ ಕರ್ದ್ ಬಿಟ್ಟು ಊಟಕ್ ತಿಂಡಿಗ ಹಾಕ್ ಬಿಟ್ಟು ಬೆಡ್ ತರತ್ತೀನಿ ಸಿಟಿ ಕಡೆ ಹಿಂಗ್ ಮಾಡಲ್ಲಾ ಅನಗದ.

ಆಗ ನಮ್ಗು ಫುಲ್ ಆಯ್ತಿತ್ತು ಬೇಡ್ ತಾರ್ಸಿ ಮನೆ ಕಟ್ತೀವಲ್ಲ ಅಂತ.